ಈ ಚಿತ್ರದಲ್ಲಿ ಒಂದು ದೊಡ್ಡ ಕಂಪನಿ ಕಾಣುತ್ತಾ ಇದೆ ಅದರ ಮೇಲೆ ಅಮೂಲ್ಯ ಎಂದು ಬರೆಯಲಾಗಿದೆ ಪಿಜಾ ಅಂತಾ ಬರೆಯಲಾಗಿದೆ. ಅಲ್ಲಿ ಬಲೂನ್ಸ್‌ಗಳನ್ನು ಅಲಂಕರಿಸಿದ್ದಾರೆ ಮತ್ತೆ ಅಲ್ಲಿ ಮುಂದೆ ಬೈಕ್‌ಗಳು ನಿಲ್ಲಿಸಿದ್ದಾರೆ ಮತ್ತೆ ಅಲ್ಲಿ--

ಅಲ್ಲಿ ಒಂದು ಮಂಚ ಆ ಮಂಚದ ಮೇಲೆ ಬಿಳಿ ಮತ್ತು ಕೆಂಪು ಬೆಡ್‌ಶೀಟ್‌ ಹಾಕಿದ್ದಾರೆ ಅಲ್ಲಿ ಪಕ್ಕ ಒಂದು ಬ್ಯಾಗ್‌ ಇಟ್ಟಿದ್ದಾರೆ.

ಅಕ್ಕಪಕ್ಕ ಕತ್ತಲೆಯಿಂದ ಕಾಣುತ್ತಿದೆ ಮತ್ತೆ ಮಧ್ಯ ಗಿಡ ಮರಗಳು ಹಾಕಿದ್ಧಾರೆ .